ವಿಧ್ಯಾಭ್ಯಾಸ ನೀಡ್ಸೋದು ಆಗ್ತಿದೆ.

ಇತ್ತೀಚಿಗೆ ಬದಲಾಗಿದೆ ಮತ್ತೆ ಯಾವ್ ತರ ಬದಲಾಗ್ಬಹುದು ಅದರಿಂದ ಏನು ಉಪಯೋಗ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳ ಸಮ ಶಿಕ್ಷಣದಿಂದ

ಒಬ್ಬ ವಯಕ್ತಿಕ ಜೀವನಕ್ಕಾಗ್ಲಿ ಏನು ಇದಾಗ್ಬಹುದು

ಮನುಷ್ಯ ಅಂದಮೇಲೆ ಅದು ಹೆಣ್ಣು ಅತವ ಗಂಡು, ಒಂದೇ ಮೆದುಳು ಅಂತು ಇರುತ್ತಾ

ಒಂದು ಅತವ company ಅಲ್ಲಿ ಅತವಾ ಒಂದು organization ತಗೊಂಡಾಗ ನೀವು ಬರಿ male ಅಷ್ಟೆ ತುಂಬಾ ಚೆನಾಗಿ work ಮಾಡ್ತಾರೆ. female work ಮಾಡಾಕಾಗಲ್ಲ ಅವರ ability ಇರಲ್ಲ ಅಂತ ಹೆಂಗೆ decide ಮಾಡ್ತಿರ. ಇವ್ರಿಗೆ male ಕಿಂತ ತುಂಬಾ ಚೆನಾಗಿರೋ ideas ಇರಬಹುದಲ

ಹಾಗಾಗಿ government ಅರ್ಥ ಮಾಡ್ಕೊಂಡು, see from recently ಒಂದು ten fifteen years ನೋಡ್ಕೊತ ಹೋದ್ರೆ ನೀವು ಹೆಣ್ಣು ಮಕ್ಕಳಿಗೋಸ್ಕರ reservations year by year increase ಆಗ್ತಿದೆ. decrease ಅಂತು ಆಗ್ತಾ ಇಲ್ಲ. ನೀವು ಯಾವ್ದೇ field ತಗೊಳಿ, education ತಗೊಳಿ, politics ತಗೊಳಿ, army ತಗೊಳಿ, entrance exams, national exams ಯಾವ್ದೇ ಇದ್ರು ಕೂಡ ಒಂದು reservations Kota ಮಾಡಿ ಅವ್ರಿಗು ಒಂದು ಉತ್ತಮವಾದ ಸ್ಥಾನ ಕಲ್ಪಿಸ್ತ ಇದಾರೆ. ಅಂದ್ರೆ ನೀವು ಏನ್ ಹೇಳ್ತೀರಿ ಹೆಣ್ಣು ಮಕ್ಕಳು ಇವಾಗಾ ಇಡೀ ಜಗತ್ತಿನಲ್ಲೇ

ಐವತ್ತು ಪ್ರತಿಶತ ಇದಾರೆ

ಅವರ್ನ ಸುಮ್ನೆ ಕುಂದುರ್ಸಿ ಏನು ದೇಶ ಆಗ್ಲಿ ಜಗತ್ತು ಆಗ್ಲಿ ಉದ್ದಾರ ಆಗಾಕ

ನಾವು ಎರಡು ಸಮತೋಲನವಾಗಿ

ಒಳ್ಳೆ ಸಮಾನ ಶಿಕ್ಷಣ ಕೊಡ್ಬೇಕು ಅಂತ

ಶಿಕ್ಷಣ ಇವಾಗ್ ಏನು ಕೊಡ್ತಾರಲ ಅದುನ್ನ ಅವ್ರು ಅದುನ್ನ ಪಟ್ಯ ಪುಸ್ತಕ ಏನು ಇದೆ ಅಲ ಅದುನ್ನ design ಮಾಡೋರು ಕೂಡ ಅದೇ mentality ಇಟ್ಕೊಂಡು ಮಾಡ್ಬೇಕು. like ಇಬ್ರಿಗು ಸಮತೋಲನ ಯಾವ್ದೇ ಭಾಗದಲ್ಲಾದ್ರು ಯಾವ್ದೇ para ದಲ್ಲಿ ಆದ್ರು ಏನು discrimination ಆಗ್ಬಾರ್ದು.

ಆ ರೀತಿ ಅಲ್ಲಿ ಒಂದು ಶಿಕ್ಷಣವನ್ನ ಎಲ್ರಿಗೂ ದಕ್ಕಸ್ಬೇಕು. ಹು ಹು ok ok ಧನ್ಯವಾದಗಳು ಚಂದನ.

views ನ share ಮಾಡಿದ್ದಕ್ಕೆ.

Hello, hello ರೇವತಿ, ಹೇಗಿದ್ದೀರಾ? ಹಾ ಹಾ ಚೆನ್ನಾಗಿದ್ದೇನೆ, ಇವತ್ತು, ಏನ್ ತಿಂಡಿ ಮಾಡಿದ್ದೀರಿ, ಬೆಳಿಗ್ಗೆ? ಇವತ್ತು ನೀರ್ದೋಸೆ ಮತ್ತೆ ಚಟ್ನಿ ಇತ್ತು, ನಿಮ್ಗೇನ್ ಇತ್ತು?

ನಂಗೇ, ಹ~ ಹೆಸರುಬೇಳೆ.

ಮತ್ತೆ ಅವಲಕ್ಕಿ, ಉಪ್ಕರಿ ಮಾಡ್ದಿದ್ದು, ನೀವ್ ಚಟ್ನಿ ಯಾವ್ದ್ರಲ್ಲಿ ಮಾಡಿದ್ದು?

ಚಟ್ನಿಯಾ, ಅಲ್ಲಾ ಮತ್ ಮೆಂತೆಸೊಪ್ಪು ಚಟ್ನಿಯ? ಚಟ್ನಿಯಾ?

ಅದೇ ಕಾಯಿ ತುರಿ, ಮತ್ತೆ ಮೆನ್ಸಿನ್ನ್ಕಾಯಿ, ಮತ್ತೇ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿದ್ದು.

ಹಾ, ಕಾಯಿ ಚಟ್ನಿ ನಾನ್ಸ ಮಾಡ್ತೇನೆ, ನೀವ್ ಕಾಯ್ ಚಟ್ನಿಗೆ ಒಂದು ಸಣ್ಣ ತುಂಡು ಶುಂಠಿ, ಮತ್ತೇ ಮೆಣಸು ಮತ್ತೆ ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿ ಒಂದೇ ಎಸಳು ಸಾಕು, ಸ್ವಲೂಪ ಹುಳಿ. ಅದನ್ನು ಹುರ್ದ್ ಹಾಕಿ ಮಾಡಿ ಅಂತೆ, ತುಂಬಾ ಚಂದ ಆಗ್ತದೆ ಕಾಯಿ ಚಟ್ನಿಗೆ. ಓ ಹೌದಾ? ಮಾಡ್ಬೇಕು ನಂಗೆಸ. ಅದ್ರ ಒಟ್ಟಿಗೆ ಹುರಿಯುವಾಗ ಆ ಮ್ ಇದು ಬೇವ್ ಸೋಪ್ಪು ಉಂಟಲ್ಲ, ಕರಿಬೇವ್ ಸೋಪ್ಪು.

ಆ ಅದ್~ ಅದನ್ನು ನಾಕ್ ಐದು ಕರಿಬೇವ್ ಎಲೆ ಹಾಕಿ ಚನ್ನಾಗಿ ಹುರ್ದು, ಒಟ್ಟಿಗೆ ಚಟ್ನಿಗೆ ಹಾಕಿ ಮಿಕ್ಸಿ ಅಲ್ಲಿ ಹಾಕಿ ರುಬ್ಬಬೇಕು.

ಆ ಹಾ.

ಮತ್ತೆ ಬೇರೆಯೇನಾದ್ರು special ಮಾಡ್ತೀರಾ, ಹೇಳಿ ಅಂತೆ ನಂಗೆ. ಆ ಚಟ್ನಿಯಲ್ಲಿ variety ಮಾಡ್ತೇನ್ ನಾನು ಕೊತ್ತೊಂಬರಿ ಚಟ್ನಿ ಮಾಡ್ತೇನೆ, ಬೆಳ್ಳುಳ್ಳಿ ಚಟ್ನಿ ಕಾಲಿ ಬೆಳ್ಳುಳ್ಳಿ ಚಟ್ನಿ ಮಾಡ್ತೇನೆ, ಮತ್ತೆ ದೊಡ್ಡ್ ಪತ್ರೆ ಎಲೆದು ಚಟ್ನಿ ಮಾಡ್ತೇನೆ, ಮತ್ತೇ ಇದು ಒಂದೇಲಗದ್ದು, ಚಟ್ನಿ ಮಾಡ್ತೇನೆ.

ಟೊಮೇಟೊ ಚಟ್ನಿಯು ಒಳ್ಳೆದಾತೇ, ಕಾಯಿ ಟೊಮೇಟೊ ಆ ಉಂಟಲ್ಲ, ಅದನ್ನು ಸಣ್ಣ ಹುರ್ದು, ಹೆಚ್ಚಿ ಹುರಿಬೇಕು, ಸೊಲುಪ ತೆಂಗಿನ ತುರಿ ಹಾಕಿ, ಮತ್ತೇ ಇದೂ, ಶುಂಠಿ ಸಣ್ಣ ತುಂಡು. ಮತ್ತೇ, ಬೆಳ್ಳುಳ್ಳಿ ಒಂದು, ಒಂದೆಸಲು, ಕರಿಬೇವು, ಮತ್ತೇ ಇದು ಉದ್ದಿನ್ಬೇಲೆ ಸೊಲುಪ, ಅದನ್ನೆಲ್ಲಾ ಹುರ್ದು ಒಟ್ಟಿಗೆ ಚಟ್ನಿ ಕಡಿದ್ರೆ ಒಳ್ಳೇದಾಗುತ್ತದೆ.

ಆ ಗಂಜಿ ಊಟಕ್ಕೆಲ್ಲ ಬಾರಿ best ಅದು.

ಹಾ, ಅದೆ ನಂಗೆ ಅಂದ್ರೆ cooking ಅಲ್ಲಿ interest ಉಂಟು, YouTube ಎಲ್ಲ ನೋಡಿ ಮಾಡ್ತೇನೆ. ತುಂಬ ಜಾಸ್ತಿ ಮಾಡ್ತೇನೆ, ಬಿರಿಯಾನಿಯೆಲ್ಲ ಈಗ ತುಂಬ ಬರ್ತ ಇದೆ ಮಾಡುವಾಗೆಲ್ಲ ಅಷ್ಟು ಚಂದ ಬರ್ಲಿಲ್ಲ, ಆದ್ರೆ ಈಗ ಒಳ್ಳೆದು ಬರ್ತಾ ಇದೆ, ಹಾಗೆ ನಾನು ಕಲಿತಾ ಇದ್ದೆನೆ.

ಹಾ ಅದೇ, ನನಗೆ ಹೇಳಿ ಕೊಡಿ ಆಯ್ತಾ ಬಿರಿಯಾನಿ ಹೇಗೆ ಮಾಡುದು ಅಂತ್ಹೇಳಿ?

ಅಷ್ಟು ಗೊತ್ತಿಲ್ಲ, ನಾನು veg ಅಲ್ಲಿ ಮಾತ್ರ ಮಾಡುದು.

ಹಾ ಅದು ಅದೂ ತು ಒಳ್ಳೆರೀತಿಯಲ್ಲಿ ಇನೊಮ್ಮೆ ಹೇಳ್ತೇನೆ, ಯಾವತ್ತಾದ್ರೂ ಆಯ್ತಾ. ಆಯ್ತ್ ಆಯ್ತು. ನಾನ್ ಮಾಡಿಯೇ ಕೊಡ್ತೇನೆ, ನಮ್ನ ಮನೆಗೆ ಬನ್ನಿ ನೀವು. ಆಯ್ತು, ನಿಮ್ಮ ಮನೆ ಎಲ್ಲಿ ಬರ್ತದೆ?

ಬರ್ತೆನೆ ಬರ್ತಿನಿ, ಮತ್ತೆ, ಸಂಜೆಗೆ ತಿಂಡಿ ಏನ್ ಮಾಡಿದ್ದೀರಿ? ಸಂಜೆಗೆ ತಿಂಡಿ ಬನ್ಸ್.

ಆ ಬಾಳೆಹಣ್ಣ್ ಹಾಕಿದೀರಾ ಬನ್ಸಿಗೆ? ಹಾ, ಬಾಳೇಹಣ್ಣ್ ಹಾಕ್ಬೇಕ್ ಅಲ್ಲ. ಹೌದೌದ್, ಒಳ್ಳೆದಾಗ್ತಾದೆ ತುಂಬಾ soft ಬರ್ತದೆ.

ನೀವ್ ಬಾಳೆಹಣ್ಣು ಬನ್ಸ್ ಮಾಡುವಾಗ soda ಪುಡಿಯೆಲ್ಲ ತುಂಬಾ ಹಾಕ್ಬೇಡಿ ಅದು healthy ಅಲ್ಲ ಅಷ್ಟು.

ಹಾ ಹೌದು ವೇ ಹಾಕುದು ನಾನು. ಆ, ಈ ಮೊಸರು ಹಾಕಿ ಅದರ ಬದ್ಲು ತುಂಬಾ. ಮತ್ತು ಬಾಳೆಹಣ್ಣು ತುಂಬ ಹಾಕಿ, ಚಿ~ ಚಂದಾಗ್ತಾದೆ. ಹೌದು.

ಹಾಗೆ ಮತ್ತೆ ವಿಶೇಷ?

ವಿಶೇಷ ಅದೆ, Christmas ಬಂತಲ್ಲ. ಆ ಅದಕ್ಕೆ special ಮಾಡ್ತೀರಾ ನೀವು?

ಇಲ್ಲ ಕ್ರಿಸ್ಮಸ್ಗೆ ನಾವು special ಮಾಡುದಿಲ್ಲ, ನಮ್ಗೆ ಇಲ್ಲೀ ಬದಿ ಮನೇವ್ರೆಲ್ಲ ಕೊಡ್ತಾರೆ, ಕ್ರಿಸ್ಮಸ್ಗೆ ಅವರ ಮನೆಯಲ್ಲಿ ಮಾಡಿದ sweet ಎಲ್ಲ.

ಹೌದಾ? cake ಎಲ್ಲ ಕೊಡ್ತರಲ್ಲ ಅವರು. ಹ್ಮ್ ಹ್ಮ್ ಹೌದು, ಹಾಗೆ ಮತ್ತೆ ಅವರ church ಅಲ್ಲೆಲ್ಲ program ಇರ್ತದಲ್ಲಾ, ಹೋಗ್ತೇವೆ ಸಂಜೆ.

ಹಾಗೆ ಹಾಗೆ, ಏನ್ special ಮಾಡ್ತೀರಿ ನೀವು, food?

Food ಅದೇ ನಂಗೆ ಅದೇ YouTube ನೋಡಿಯೇ ಕಲಿಯುದು ನಾನು, ಈಗ basic ಕ್ಕೇ ಕಲಿತಿದ್ದೇನೆ ನಾನು.

ಆಯ್ತು ರೇವತಿ ಇನ್ನೊಮ್ಮೆ ಯಾವತ್ತಾದ್ರೂ ಮಾತಾಡುವ, ಇವತು ಸ್ವಲ್ಪ ಕೆಲಸ ಉಂಟು ನನ್ಗೆ. ಆಯ್ತ್ ಆಯ್ತ್ ಆಯ್ತು, ಇನ್ನೊಮೆ ಮಾತಾಡುವ.

ಹಾ ಹೋಂಟ್ಟಿದ್ದೆ, ಈಗ ಮುಗಿತ್ ನೋಡ್ office ಬಂದ್ದಿದ್ದೆ ಮನಿಗ್.

ಮನ್ನೆ birthday ಗೆಲ್ಲಾ ಕರ್ದಿದ್ಲಲಾ ನೀನ್ ಮೊನ್ನೆ birthday ಗೂ ಬರ್ಲಿಲ್ಲಾ ಅಲಾ?

ಏನಿಲ್ಲಾ ಲಕ್ಷ್ಮೀದ್ marriage ಇತ್ತಂತ್ತಲ್ಲಾ.

ಇಲ್ಲ ನಾನ್ ಹೋಗಿಲ್ಲ ಆಕಿ ಕರ್ದಿದ್ಲ hotel ಒಳಗ್ ಎಲ್ಲಾರಿಗು party ಕೊಟ್ಲಂತ Ocean hotel .

ಹೌದೌದ ಎಲ್ಲಾರೂ ಹೋಗಿದ್ರ but ನಂಗ್ ಅವತ್ತೇನೊ ಕೆಲ್ಸ ಇತ್ತ್ ಹೋಗ್ಲಿಕಾಗ್ಲಿಲ್ಲ. ಛಲೋ ಮಾಡಿದ್ರ್ birthday party ಛಲೋ ಮಾಡಿದ್ರ.